ಈ ಕಲ್ಲುಗಳಿಂದ ನಿರ್ಮಿತವಾದ ಈ ಕೋಟೆಗಳು ಹಿಂದಿನ ಕಾಲಕ್ಕೂ ಭದ್ರವಾಗಿ ಮತ್ತು ಗಟ್ಟಿಯಾಗಿವೆ ಎಂದು ಹೇಳಬ--

ಅಲ್ಲಿ ಇಬ್ಬರು ಹುಡುಗಿಯರು ಒಂದೇ ತರಹದ ಬಟ್ಟೆಯನ್ನು ಹಾಕಿದ್ದಾರೆ ಇಲ್ಲಿ ಬಿಳಿ ಕಾರ್‌ನಲ್ಲಿ ಬರುತ್ತಿದ್ದಾರೆ

ಇಲ್ಲಿಯೂ ಸಹ ಅಷ್ಟೆ ಈ ಮತ್ತೊಂದು ರಾಜ್ಯದವರು ಅಥವಾ ಮತ್ತೊಂದು ಸಮುದಾಯದವರು ತಮ್ಮದೇ ಆದ ನೃತ್ಯ ಅಹ್ ಸಂಸ್ಕೃತಿಯನ್ನು ಪ್ರದರ್ಶಿಸುತ್ತಿದ್ದಾರೆ. ಅಹ್ --

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಹು ಕೆಂಪು ಹಳದಿ ಬ್ಲಾಕ್ ಕಲರ್ ಬಲೂನ್ ಗಳು ಬಲೂನ್ ನಿಂದ ಅಲಂಕರಿಸಿದ --

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಧಾರ್ಮಿಕ ಸಮುದಾಯದವರು ತಮ್ಮ ಧಾರ್ಮಿಕ ಆಚರಣೆಯನ್ನು ಎಲ್ಲರೂ ಸೇರಿ ಒಟ್ಟಿಗೆ ಮಾಡುತ್ತಿರುವ ದೃಶ್ಯ ಈ ಕಾ --

ಚಿತ್ರದಲ್ಲಿ ಕಾಣುತ್ತಿದೆ ಅಂದರೆ ಭಾ ಭಾರತದಲ್ಲಿ ಹಲವಾರು ಬಗೆ ಬಗೆಯ ಧಾರ್ಮಿಕ ಆಚರಣೆಗಳಿರುವುದನ್ನು ಇಲ್ಲಿ ತೋರಿ--

ಈ ದೃಶ್ಯದಲ್ಲಿ ಕಾಣುತ್ತಿರುವ ಚಿತ್ರವು ಚಿತ್ರದಲ್ಲಿ ಹಿಂದುಗಡೆ ಚಿಪ್ಸ್ ಪ್ಯಾಕೆಟ್ ಗಳು ಮತ್ತು ಹಿಂದಿ ಮುಂದೆಗಡೆ ಆಪಲ್ ಗಳು ಬನಾನ ಗಳು ಡ್ರೈ ಫ್ರೂಟ್ಸ್ ಗಳು.

ಈ ಚಿತ್ರದಲ್ಲಿ ಒಂದು ಹಳ್ಳಿಯ ಜಾತ್ರಾ ಸಮಾವೇಶಕ್ಕೆ ನೆರೆದಿರುವ ಜನರನ್ನು ಕಾಣಬಹುದಾಗಿದೆ

ಆ ಗುನ್‌ ಮನೆ ಕಟ್ಟಲು ಬುನಾದಿ ಹಾಕುವ ಮೊದಲು ಅದನ್‌ ಅದರ ಜಾಗವನ್ನು ಹಳೆದು ಅಳತೆ ಮಾಡಿ ನೋಡಿ ಅದ --

ಬ ತಂದಿರುವ ಬಹುಮಾನವನ್ನು ಪ್ರದರ್ಶಿಸಿದ್ದಾರೆ ಇಲ್ಲಿ ಕೆಂಪು ಹಳದಿ ಕೇಸರಿ ಬಲುನನ್ನು ನಿ--

ಅಂದ್ರೆ ಇದು ಈಗ ತಾನೆ ಆ ಡೆಕೋರೇಷನ್ ಮಾಡಿದ ಮಾಡಿರುವ ಮಂಟಪವಾಗಿದ್ದು ಇಲ್ಲಿ ಈ ಮದುವವರು ಬರರು ಇದ್ದಾರೆ .

ಈ ಚಿತ್ರದಲ್ಲಿ ಮದುವೆ ಕಾರ್ಯಕ್ರಮಗಳಿಗೆ ಸ್ಟೆಜನ್ನು ಡೆಕೋರೇಷನ್ ಮಾಡುತ್ತಿರುವುದು ಮಾಡುವ ಡೆಕೋರೇಟ್ ಆಗಿ ಸುಂದರವಾಗಿ ಕಾಣಲು ಅದರ --

ಹೊ ಅಂತರವನ್ನು ಕಾಯ್ದುಕೊಂಡು ತಮ್ಮ ಬ್ಯಾಂಕುಗಳ ಕಾರ್ಯ ಕಾರ್ಯ ಕೆಲಸಗಳನ್ನು ಮಾಡಿಕೊಳ್ಳುತ್ತಿರುವುದು ಈ ಚಿತ್ರದಲ್ಲಿ ಕಾಣುತ್ತಾ ಇದೆ.